ಇದು ಯಾವುದೊ ಒಂದು ಹಾಸ್ಟೆಲ್ ಅನಿಸುತ್ತೆ ಲೇಡೀಸ್ ಹಾಸ್ಟೆಲ್ ಅನಿಸುತ್ತೆ. ಮೊರಾರ್ಜಿ ಅಥವಾ ನವೋದಯ ಯಾವ್ದಾದ್ರು ಹಾಸ್ಟೆಲ್ ಇರ್ತಾವಲ್ಲ ಲೇಡೀಸ್ ಹಾಸ್ಟೆಲ್ ಕಾಲೇಜ್ ಲ್ಲಿ--

ಎ_ಟಿ_ಎಂ ಯಾವುದೊ ಹಳೇದು ಅನ್ಸುತ್ತೆ ಇಲ್ಲಿ ತುಂಬಾ ದಿವಸದಿಂದ ತುಂಬಾ ದಿವಸ ಆಯಿತು ಇಲ್ಲಿ ಇದನ್ನ ಅಡಾಪ್ಟ್ ಮಾಡಿ ಬಿಟ್ಟು.

ಬಂದಿದೆ ಎತ್ತುಗಳೇನು ಅಥವಾ ಮಾಲೀಕ ಸ್ನಾನ ಮಾಡಿಸೋಕೆ ಕರ್ಕೊಂಡು ಬಂದಿರಬಹುದೇನೋ ಅವು ಬಂದಿದೆ ಎತ್ತುಗಳು ನೀರು ಕುಡಿಯೋಕೆ.

ಬಿಟ್ಟಿರೋ ಒಂದು ಬಿಕ್ಕೆ ಹಣ್ಣು ಬಿಕ್ಕೆ ಹಣ್ಣು ಇರ್ಬೋದು ಅಷ್ಟೇ ಪೇರಳೆ ಹಣ್ಣು ಕೂಡ ಅಂತಾರೆ. ಆ ಬಿಕ್ಕೆ ಹಣ್ಣನ್ನ ಕಿತ್ಕೊಳ್ಳೋದಕ್ಕೆ ಬಂದಿರಬಹುದು.

ಇಲ್ಲಿ ಸಣ್ಣ ಅಡಿಕೆ ಕೂಡ ಬೆಳೆಸಿದ್ದಾರೆ ಅಂದ್ರೆ ಗೋಟ್ ಅಡಿಕೆ ತಂದ್ಬಿಟ್ಟು ಹಾಕ್ ಬಿಟ್ಟು ಚೆನ್ನಾಗಿ ಮಾರಾಟ ಮಾಡಾಕೆ ಅವರೇ ಹಾಕ್ಬೋದು ಚೆನ್ನಾಗಿ ಬೆಳೆಸಿದ್ದಾರೆ ಒಟ್ಟು.

ಇದು ಸೈಕಲ್ ಶಾಪ್ . ಸುಮಾರು ಸೈಕಲ್ ಇವೆ ಸುಮಾರು ಟೈಪ್ ಓಫ್ ಸೈಕಲ್ ಸ್ ಒಳ್ಳೊಳ್ಳೆ ಬ್ರಾಂಡೆಡ್ ಸೈಕಲ್ಸ್ ಗಳೆಲ್ಲ ಇವೆ. ತುಂಬಾ ದೊಡ್ಡ ರೇಟ್ ಚೀಪ್ ರೇಟ್ ನದ್ದೆಲ್ಲಾ ಇದೆ.